ಇದು ಒಂದು ಫಂಕ್ಷನ್ ಗೆ ತಯಾರು ಮಾಡುತ್ತಿದ್ದಾರೆ.

ಇದರ ಪಕ್ಕದಲ್ಲಿ ಪ್ಲಾಸ್ಟಿಕ್ ಹೂಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ನೋಡಲು ಒಂದು ದೊಡ್ಡದಾದ ಕಟ್ಟಡ ಕಾಣಿಸುತ್ತಿದೆ.

ಇದರ ಮುಂದುಗಡೆ ಒಬ್ಬ ವ್ಯಕ್ತಿ ಬೈಕ್ ತಗಂದು ಹೋಗುತ್ತಿದ್ದಾನೆ.

ಇದರ ಪಕ್ಕದಲ್ಲಿ ಒಂದು ದೊಡ್ಡ ಮರ ಬೆಳದಿದೆ.

ರು ಕುಳಿತುಕೊಳ್ಳಲು ಬಿಳಿ ಚೇರನ್ನು ಬಳಸಿದ್ದಾರೆ.

ಇದನ್ನು ಕಲ್ಲಿನ ಕಂಬಗಳಿಂದ ಹಾಕಿ ತಂತಿಯ ಬೇಲಿಯನ್ನು ಸುತ್ತಿದ್ದಾರೆ.

ಈ ಅಂಗಡಿ ನೋಡಲು ಅದ್ಭುತ ಮತ್ತು ಸುಂದರವಾಗಿದೆ.

ನೀರಿನ ಗ್ಲಾಸ್ ಮತ್ತು ಜಗ್ ಗಳನ್ನು ಇಟ್ಟಿದ್ದಾರೆ.

ಇದನ್ನು ದನಗಳು ಮೇಯುತ್ತಿವೆ ಒಬ್ಬ ಮಹಿಳೆ ಅದನ್ನು--

ಇದು ಕಾಂಪೌಂಡ್ ನಿಂದ ಸುತ್ತು ವರಿದಿದೆ.

ಇದರ ಪಕ್ಕದಲ್ಲಿ ಒಂದು ಬೇವಿನ ಮರ ಕಾಣಿಸುತ್ತಿದೆ.

ಈ ಮನೆಯ ಪಕ್ಕ ಒಂದು ಸಸ್ಯ ಬೆಳದಿದೆ ಮನೆಯ ಬಲಭಾಗದಲ್ಲಿ ಒಂದು ಬೈಕ್ ನಿಂತಿದೆ.

ಇದರ ಪಕ್ಕದಲ್ಲಿ ಕೆಲವು ವ್ಯಕ್ತಿಗಳು ಕುಳಿತುಕೊಂಡಿದ್ದಾರೆ.

ಹಲವು ವ್ಯಕ್ತಿಗಳು ಖರೀದಿ ಮಾಡುತ್ತಿದ್ದರೆ ಇನ್ನೂ ಒಬ್ಬ ವ್ಯಕ್ತಿ ಛಾವನ್ನು ಹಿಡಿದು ಹೊರಗೆ ಬರುತ್ತಿದ್ದಾನೆ.

ಡಿವೈಡರ್ ಇದೆ ಅದರ ಹಿಂದುಗಡೆ ಹಲವಾರು ಸಸ್ಯಗಳು ಇವೆ.

ಮತ್ತು ಸಿರಿ ದಾನ್ಯಗಳ ಚೀಲಗಳನ್ನು ಇರಿಸಿದ್ದಾರೆ.

ಇಲ್ಲಿ ದಪ್ಪನೆಯ ಮತ್ತು ಅತ್ಯಂತ ಶಕ್ಷಿ ಶಕ್ತಿಶಾಲಿಯಾದ--

ಒಂದು ತಲೆಗೆ ಸೇಫ್ಟಿ ಅನ್ನು ಹಾಕಿಕೊಂಡಿದ್ದಾರೆ.

ಒಂದು ಎಡಭಾಗದಲ್ಲಿ ಮತ್ತು ಒಂದು ಬಲಭಾಗದಲ್ಲಿ ವಾಹನ ಚಲಿಸುತ್ತಿದೆ.

ಈ ರಸ್ತೆಯಲ್ಲಿ ಒಂದು ನಾಲ್ಕು ಗಾಲಿಯ ಟೆಂಪೋ ವೂ ಹೊರಟು ಹೋಗುತ್ತಿದೆ.

ಇದು ಒಂದು ಏರ್ ಸಲೂನ್ ಆಗಿದೆ.

ಇದರಲ್ಲಿ ಹಲವಾರು ವ್ಯಕ್ತಿಗಳು ಯೋಗಾಸನ ಮಾಡುತ್ತಿದ್ದಾರೆ ಇವರು--

ಇಲ್ಲಿ ದೊಡ್ಡದಾದ ಮರ ಇದೆ ಆ ಮರದ ನೆರಳು ಕಾಣಿಸುತ್ತಿದೆ.

ಇದು ಒಂದು ಅದ್ಭುತವಾದ ರೆಸ್ಟೋರೆಂಟ್ ಆಗಿದೆ.

ಇಲ್ಲಿ ಡಂಬ್ ನಿಂದ ಮಾಡಲ್ಪಟ್ಟ ಹಲವಾರು ರೂಮ್ ಗಳನ್ನು ಕಾಣಬಹುದು.